ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಆ ಕಾಂಪೌಂಡಿನ ಒಳಗೆ--

ಇದು ಕೂದಲು ಕಟಿಂಗ್ ಕಟ್ ಮಾಡಿಸಿಕೊಳ್ಳುವ ಅಂಗಡಿ ಈ ಅಂಗಡಿಯ ಹೆಸರು ಪರ್ಫೆಕ್ಟ್ ಮೆನ್ಸ್ ಸಲೂನ್ .

ಇದು ಒಂದು ಹೋಟೆಲ್ ಈ ಹೋಟೆಲ್ ಗೆ ಹಲವಾರು ಜನ ಊಟ ಮಾಡಲು ಕಾಫಿ ಕುಡಿಯಲು ಬರುತ್ತಾರೆ ಆ ಹೋಟೆಲಿನ ಹೆಸರು ಲೋಟಸ್ ಕೆಫೆ .

ಮರಗಳಿವೆ ಮತ್ತು ಕಾರ್ ಇದೆ ಮತ್ತು ಅಲ್ಲಿ ಜನಗಳು ಯಾರು ಓಡಾಡುತ್ತಿಲ್ಲ.